ಆ ದುಕನದ ಒಳಗಡೆ ಬಹಳಷ್ಟು ಬಟ್ಟೆಗಳಿವೆ.

ಆ ದುಕಾನದ ಎದ್ರುಗಡೆ ನಾಲ್ಕೈದು ಫೋಟೋ ಗಳನ್ನು ಹಚ್ಚಿದ್ದಾರೆ.

ಆ ರೂಮಿನ ಒಳಗಡೆ ಒಂದು ಫ್ಯಾನ್ ಕೂಡ ಇದ್ --

ಅದರ ಒಳಗೆ ಎರಡು ಪೋಸ್ಟರ್ ಗಳು ಹಚ್ಚಿದ್ದಾರೆ.

ಆ ನದಿಯ ನಡು ಎರಡು ದಾರಗಳನ್ನು ಕಟ್ಟಿದ್ದಾರೆ.

ಆ ರಸ್ತದ ಕೊನೆಯಲ್ಲಿ ಒಂದು ಬಸ್ ಸ್ಟಾಂಡು ಇದೆ.

ಅಲ್ಲಿ ಒಂದು ಕಾರು ಇದೆ ಅಲ್ಲಿ ಒಂದು ಗಿಡನು ಇದೆ.

ಆ ರಸ್ತೆಯ ಮೇಲೆ ಒಬ್ಬ ಮನುಷ್ಯ ನಿಂತಿದ್ದಾನೆ.

ಆ ಅಂಗಡಿಯಲ್ಲಿ ಕೆಂಪು ಬಣ್ಣದ ಬಟ್ಟೆ ಇದೆ.

ಆ ಗ್ರೌಂಡಿನ ಒಳಗಡೇ ಗಿಡಗಳು ಇವೆ ಅಲ್ಲಿ ಸೆಟರು ಕೂಡ ಇದೆ.

ಇಲ್ಲಿ ಸ್ವಲ್ಪ ಜನ ಮಕ್ಕಳನ್ನು ಕುಂತಿದ್ದಾರೆ ಸ್ವಲ್ಪ ಜನ ಮಕ್ಕಳನ್ನು ನಿಂತಿದ್ದಾರೆ.

ಅಲ್ಲಿ ಒಂದು ಕುರ್ಚಿಯು ಕೂಡ ಇದೆ ಅಲ್ಲಿ ಗಿಡಮರಗಳು ಕೂಡ ಇವೆ.

ಇಲ್ಲಿ ಒಂದು ದೊಡ್ಡು ಪೈಂಪ್ ಇದೆ.